ಅಲ್ಲ ಅಲ್ಲ ನಾವು ನೋಡ್ತಾ ಇದ್ವಿ last ಮಾತ್ರ ನೋಡಿದ್ ಅಹ್ ಅಹ್ last ಮಾತ್ರ ಸ್ವಲ್ಪ ನೋಡ್ಲಿಕ್ಕೆ ಆಗ್ಲಿಲ್ಲ ಮಾತ್ರ match ಅದೇ ನನಗೆ ಬೇಜಾರು.

ಆಮೇಲೆ ನಮಗೆ college ಇತ್ತಲ್ಲ ಬರುವಾಗ ಅರ್ಧ match ಆಗಿತ್ತು ಆದರು ಮುನ್ನೂರ ಎಪ್ಪತ್ತ ಮೂರು run Kohli ತುಂಬಾ ಸಮಯ ಆದ್ಮೇಲೆ ಎಲ್ಲ century ಎಲ್ಲ ಹೋಡ್ದದಲ್ಲ. ಹೌದು ಹೌದು Kohli ತುಂಬಾ ಆಟ ತುಂಬ ಚೆನ್ನಾಗಿತ್ತು ಬಿಟ್ಟು ಕೊಡ್ಲಿಲ್ಲ.

ಆಚೆ ಸೂರ್ಯಕುಮಾರ್ ಯಾದವ್ಸ ಹಾಗೆ ಹೊಡ್ದಿದ್ದಾರೆ ಹಿಂದಿನ T twenty ಅಲ್ಲಿ ಭಾರಿ ಆಟ ಅಲ್ಲ. ಹೌದೌದು ನಿಜ ಅದೇ ತುಂಬಾ ಚೆನ್ನಾಗಿತ್ತು ಮಾತ್ರ ಆಟ ತುಂಬಾ ಚೆನ್ನಾಗಿತ್ತು ನೋಡ್ಲಿಕ್ಕೆ ಮಾತ್ರ ತುಂಬಾ ಖುಷಿಸ ಆಯ್ತು.

ಅದೇ ಈಗ TV ಯಲ್ಲಿ ಬಿಟ್ಟರೆ ನಾವು mobile ಅಲ್ಲಿ ನೋಡುದು mobile ಅಲ್ಲಿ ಎಲ್ಲಾದ್ರಲ್ಲೂ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲಾ. ಹಾಗೆ ಹೀಗೆ ನೋಡಿ ಕಷ್ಟ ಪಟ್ಟು ನೋಡಿದ್ದು match .

ಹಾ ಹಾ ಆದ್ರೆ match ನೋಡುವ ಉತ್ಸಾಹ ಉಂಟಲ್ಲ ಅದು ಎಲ್ಲರಲ್ಲಿ ಮಕ್ಕಳಲ್ಲಿ ಹಿಡ್ದು ಎಲ್ಲರಲ್ಲೂ

ಅದು ಹೌದು ಇವತ್ತು ಉಂಟಲ್ಲ ಇವತ್ತು ಆಗ್ತಾ ಉಂಟಲ್ಲ match .

ಅದೇ India ಮತ್ತೆ Srilanka match ಆಗ್ತಾ ಉಂಟಿಗ ಆಯ್ತಾ ಅದ್ರಲ್ಲಿ ಏಳು ಏಳು wicket ಹೋಯ್ತಾ ಅಂತ.

ಹೌದಾ ನಾನು ನೋಡ್ಲಿಲ್ಲ ಇವಾಗ. ಇವತ್ ಈಗ ಬಂದದಷ್ಟೇ college ಇಂದ ಈಗ ನೋಡ್ಬೇಕು ನೋಡ್ಬೇಕು.

ನಾನ್ಸ ಈಗ ಬಂದದಷ್ಟೇ ಒಂದು ಸಲ quick ಆಗಿ ಒಂದ್ಸಲ run ಎಷ್ಟಾಯ್ತು ಅಂತ ನೋಡಿದ್ದು.

ಒಳ್ಳೆ ಆಚೆ bowling ಎಲ್ಲ ಭಾರಿ ಒಳ್ಳೆದುಂಟು ಕುಲದೀಪ್ ಯಾದವ್ ಎಲ್ಲ ಒಂದು ಮೂರು wicket ತೆಗ್ದಿದ್ದನಾ ಅಂತ.

ಹಾ bowling ಇಲ್ಲ ನಮ್ಮದು ಆ ಹೌದು ನಮ್ಮದು ಈ ಸಲ bowling . ಹಾ ಹಾ ಹಾ ಅದೇ. ಕಮ್ಮಿ run ಗೆ ನಿಲ್ಲಿಸ್ತಾನೆ ಇರ್ತಾರೆ.

ತುಂಬಾ ಕಮ್ಮಿ run ಗೆ ನಿಲ್ಲಿಸ್ತಾರೆ ಅಂತ ಹಾಗಾದ್ರೆ.

ಹೌದು ಅದೇ ಒಳ್ಳೆದಿತ್ತು ಹಾಗೆ ಮಾಡಿದ್ರೆ ಆಯ್ತು ಅಲ್ವಾ.

ಅದೇ ಇದು ಒಂದು match win ಆದ್ರೆ ನಮ್ಮದು series win ಆಗ್ತದೆ ಅಲಾ ಹಾಗೆ. ಹೌದು ಇದ್ರೆ series win ಆದ್ರೆ ನಮಗೆ hit ಅಲ್ವಾ ಒಳ್ಳೇದು.

ಅದೇ ಸರಿ ಹಾಗಾದ್ರೆ ನೀವು match ನೋಡಿ ಆಗಬೋದ?

ಹೋದ್ ವರ್ಷ December ಗೆ ನನ್ನ ಅಕ್ಕನ ಮದ್ವೆ ಇತ್ತು, ತುಂಬಾ ಗಮ್ಮತ್ತ್ ಆಯ್ತು. ಎಲ್ಲರೂ ನನ್ನ ಅಕ್ಕಂದಿರು ಅಣ್ಣಂದಿರು ಎಲ್ಲರೂ ಬಂದ್ದಿದ್ರು, ಅವರೆಲ್ಲ ದೂರದಲ್ಲಿ ಇರುದು ಹಾಗಾಗಿ ಅವರು ಬರುವಾಗೆ ನಾ ಬರು~ಬರುವಾಗ. ನಮ್ಗೆ ತುಂಬಾ ಖುಷಿ ಆಗ್ತದೆ ವರ್ಷಕ್ಕೆ ಒಮ್ಮೆ ಸಿಗುದಲ್ಲ. ಹಾಗಾಗಿ ಎಲ್ಲರೂ ಬರುವಾಗ ನನ್ಗೆ ನಮಗೆ ಎಲ್ಲ ತುಂಬಾ ಖುಷಿ ಆಗ್ತದೆ, ಎಲ್ಲಾ ಪರಿವಾರದವರು ಒಟ್ಟು ಕೂಡುವಾಗ, ವರ್ಷಕ್ಕೆ ಒಮ್ಮೆ ಸಿಗುದು.

ಆಗ್ ಮತ್ತೆ ನನ್ನ ಅಕ್ಕಂದು ಮದ್ವೆ ಅಲ್ಲಾ ತುಂಬಾ ಗಮ್ಮತ್ತ್ ಆಯ್ತು. ಒಬ್ರು ಅಕ್ಕಂಗೆ ಬರಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅವ್ರಿಗೆ train ಇನ ticket ಸಿಗ್ಲಿಲ್ಲ ಆ ಕಾರಣದಲ್ಲಿ, ಆ ಕಾರಣಕ್ಕಾಗಿ ಅವ್ರಿಗೆ. ಬರಲಿಕ್ಕೆ ಆಗಲಿಲ್ಲ, ಮಿಕ್ಕಿದ ಎಲ್ಲಾ ಪರಿವಾರದವರು ಬ~ ಬಂದ್ದಿದ್ರು ಅಕ್ಕನ್ಗೆ ಮದ್ವೆಗೆ, ತುಂಬಾ ಖುಷಿ ಆಯ್ತು. ಆ ಅಕ್ಕನ ಮದುವೆ ಕಾರ್ಯಕ್ರಮ ಕ್ಕಿಂತ ಮುಂಚೆ ಎರಡು ದಿನ. ಮುಂಚೆ ಹಳದಿ ಕಾರ್ಯಕ್ರಮ ಅಂತ ಇತ್ತು, ಹಳದಿ ಕಾರ್ಯಕ್ರಮದ ಆ ದಿನ, ಬೆಳಗ್ಗೆ ಐದು ಗಂಟೆಗೆ.

ಗಣ ಹೋಮ ಇತ್ತು, ಗಣ ಹೋಮ ಆದ್ಮೇಲೆ. ಹತ್ತು ಗಂಟೆಗೆ ಹಳದಿ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಆ ಚಿಕ್ಕ ಚಿಕ್ಕವರು ದೊಡ್ಡವರು ಎಲ್ಲರೂ ಒಂದೇ ತರದ ಬಟ್ಟೆಯನ್ನು ಹಾಕಿದ್ವು, ಅದನ್ನು ಅದು ಹಳದಿ ಬಣ್ಣದು ಬಟ್ಟೆಯನ್ನು ಧರಿಸಿದ್ವಿ.

ನಾವ್ ಎಲ್ಲರೂ ಚೆಂದ ಕಾಣ್ತಿದ್ವಿ ಅಕ್ಕ ಸು~ ಕೂಡ ಹಳದಿ ಬಣ್ಣದು ಬಟ್ಟೆಯನ್ನು ಧರಿಸಿದ್ಲು, ಅವಳು ತುಂಬಾ ಲಕ್ಷಣವಾಗಿ ಕಾಣ್ತಾ ಇದ್ಲು, ಆ ನಾ~ ನಮ್ಮ ಪರಿವ್~ ಕುಟುಂಬದವರು. ಎಲ್ಲರೂ ಅಕ್ಕನಿಗೆ ಚಿಕ್ಕವರುಸ ದೊಡ್ಡವರುಸ ಎಲ್ಲರೂ ಅಕ್ಕನ್ಗೆ ಅರಿಶಿಣವನ್ನು ಮುಖಕ್ಕೆ, ಕೈಗೆ, ಕಾಲ್ಗೆ ಎಲ್ಲಾ ಹಚ್ಚಿದ್ವಿ, ತುಂಬಾ ಖುಷಿ ಆಯ್ತು ಹಳದಿ ಕಾರ್ಯಕ್ರಮ. ಮರುದಿವಸ ಮಾದ್ರೆ~ ಮಾದ್ರೆಂಗಿ ಕಾರ್ಯಕ್ರಮ ಇತ್ತು, ಅದುಸ ತುಂಬಾ ಸಡಗರದಿಂದ ಆಚರಿಸಿದ್ವಿ ಮಾದ್ರೆಂಗಿ ಕಾರ್ಯಕ್ರಮದಲ್ಲಿ, ಏನ್ ಆಯ್ತ್ ಅಂದ್ರೆ, ನಾವೆಲ್ಲ ಅಹ್ ಅಕ್ಕನಿಗೋಸ್ಕರ. ನೃತ್ಯ ಪ್ರದರ್ಶನವನ್ನು ಮಾಡಿದ್ವಿ, ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ನಾವೆಲ್ಲ, ಎರಡು ತಿಂಗಳು ಮುಂಚೆಯೇ ಅದಿಕ್ಕೆ ತಯಾರಿ ಅನ್ನು ಮಾಡಿದ್ವಿ ಎಲ್~ ಅಕ್ಕನ್ಗೆ ತುಂಬಾ ಖುಷಿ ಆಯ್ತು. ಅವಳು ಅವಳಿಗೆ ಗೊತ್ತಿರ್ಲಿಲ್ಲ ನಾವು ಮಾಡ್ತೇವೆ ಅಲ್ಲಿ ಅಂತ ನೃತ್ಯವನ್ನು. ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಮತ್ತೆ ಅತ್ತ್~ ಅತ್ತಿಗೆ, ಅಕ್ಕ್~ ಅಕ್ಕಂದಿರು ಎಲ್~ ಎಲ್ಲರೂ ಸೇರಿ ನೃತ್ಯವನ್ನು ಮಾಡಿದ್ದೆವು, ಅವಳಿಗೆ ನೃತ್ಯ ಅಂದ್ರೆ ತುಂಬಾ ಇಷ್ಟ ಅವಳುಸ. ಅವಳದ್ ಮಾದ್ರೆಂಗಿ ಅಲ್ಲಿ ಕುಣ್~ ಕುಣಿ ಕುಣಿದದ್ದು. ಮತ್ತೆ ಅವಳ ಸ್ನೇಹಿತರುಸ ಬಂದ್ದಿದ್ರು ಅವರ್ಸ ಅವಳಿಗೋಸ್ಕರ ನೃತ್ಯವನ್ನು ಮಾಡಿದ್ರು, ಮತ್ತೆ ಹತ್ತು ಗಂಟೆ ತನ~, ಹತ್ತು ಗಂಟೆ ಅಲ್ಲಾ ಆ ಹನ್ನೆರಡು ಗಂಟೆ. ತನಕ ನೃತ್ಯ ಕುಣಿತ ಆಡಿದ್ವಿ, ಹಾಡನ್ನು ಹಾಡಿದ್ವಿ ತುಂಬಾ ಗಮ್ಮತ್ತ್ ಆಯ್ತು. ಆ ದಿವಸ ಶಾಖಹಾರಿ ಊಟದ್ದು ವ್ಯವಸ್ಥೆ ಮಾಡಿದ್ವಿ, ಅಹ್ ಶಾಖಹಾರಿ ಊಟ ಆಗಿದ್ರು ಕೂಡ ರುಚಿಕರವಾದ ಊಟ ಆಗಿತ್ತು. ತುಂಬಾ ಖುಷಿ ಆಗಿತ್ತು ಬಂದಿದ guest ಎಲ್ಲಾ ತುಂಬಾ ಖುಷಿ ಆಗಿದ್ರು, ನಮ್ಮ ನೃತ್ಯವನ್ನು ನೋಡಿ ಮಾದ್ರೆಂಗಿ ಎಲ್ಲಾ ಇಟ್ಟು ಎಲ್ಲಾ ಖುಷಿ ಅಲ್ಲಿ ಇದ್ರು.

ಮರು ದಿವಸ ಮದ್ವೆ ಕಾರ್ಯಕ್ರಮ ಇತ್ತು ಮದ್ವೆ ಕಾರ್ಯಕ್ರಮಕ್ಕೆ ಐದು ಗಂಟೆ, ತಯಾರಿ ಐದು ಗಂಟೆಗೇ ಶುರು ಆಯ್ತು, ಹೊರಗಿಂದ beauty parlour ಅವರು ಬಂದಿದ್ರು, ಅದಕ್ಕೋಸ್ಕರ ನ~ ನನ್ನ. ಅಕ್ಕ, ನನ್ನ ಅಮ್ಮ, ನನ್ನನ್ನು ಎಲ್ಲಾ ತಯಾರಿ ಮಾಡಿದ್ದು ಅವರೇ. ಅವ~ ನಾವೆಲ್ಲ make up ಎಲ್ಲಾ ಮಾಡಿ ನಾವು ಮೂವರು, ಸುಂದರವಾಗಿ ಕಾಣ್ತಿದ್ವಿ, ಅಕ್ಕ ನಮ್ಕಿಂತ ತುಂಬಾ ಸುಂದರ ಕಾಣ್ತಿದ್ಲು.

ಮತ್ತೆ ಹತ್ತು ಗಂಟೆಗೆ ನಮ್ಗೆ, ದೇವಸ್ಥಾನಕ್ಕೆ ಹೊರಡಲಿಕ್ಕೆ ಉಂಟು, ಯಾಕಂದ್ರೆ ದೇವಸ್ಥಾನದಲ್ಲಿ ಅಕ್ಕನ ಮದ್ವೆ ಇದ್ದ~ ಇದ್ದದ್ದು, ಅಲ್ಲಿ ಹುಡು~ ಹುಡುಗರ ಕಡೆಯವರುಸ ಬಂದಿದ್ರು, ನಾವು ಮತ್ತೆ ಹುಡುಗರ ಕಡೆ.

ಸ್ವಾಗತಿಸಿ ಇದ್ವಿ ಮತ್ತೆ ಎಲ್ಲಾ ಕಾರ್ಯಕ್ರಮ, ಮದ್ವೆ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೆಯಿತು, ತುಂಬಾ ಗಮ್ಮತ್ತ್ ಆಯ್ತು ಎರಡು ಪರಿವಾರ ಒಟ್ಟುಗೂಡ್ವಾಗ ತುಂಬಾ ಖುಷಿ ಆಯ್ತು.

ಆ ಗಣೆ~ ಅ ಗಣೇಶ್ ಚತುರ್ಥಿ ಅಂತ ಹೇಳಿದ್ ಕೂಡ್ಲೆ, ನಮ್ಗೆ ನನ್ನ ಆ ಎಲ್ಲಾ ಆ ರಾಜ್ಯಗಳಲ್ಲಿಸ ನಾವು ಆಚರಿಸ್ತೇವೆ. ಹಾಗೆ ದಿವಸ ನಮ್ಮ ಮನೆಯಲ್ಲಿಸ ನಾವು ಗಣೇಶ್ ಚತುರ್ಥಿ ಆಚರಿಸ್ತೇವೆ. ನಾವು ಬೆಳಿಗ್ಗೆವೆ ಎಲ್ಲಾ ಪಂಚಕಜ್ಜಾಯ ದೇವರಿಗೆ. ಆ ನೈವೇದ್ಯ ಸಿಹಿ ತಿಂಡಿ ಎಲ್ಲವನ್ನು ತಯಾರಿಸುತ್ತೇವೆ. ಆ ನಾನು ಸಹ ನನ್ನ ಅಮ್ಮ ನಿಗೆ ಎಲ್ಲಾ ಸಹಾಯ ಮಾಡಿಕೊಂಡು. ಎಲ್ಲಾ ರೀತಿಯ ಸಿಹಿ ತಿಂಡಿಯನ್ನು ಎಲ್ಲ ತಯಾರಿಸುತ್ತೇವೆ. ಅದ್ರಲ್ಲೂ ಮೋದಕ ಲಾಡು ಆ ವಿಧ ವಿಧದ ಅ ಸಿಹಿ ತಿಂಡಿಗಳು ಇರ್ತದೆ. ಮತ್ತೆ ಕಬ್ಬು ಅ ತುಂಡು ಮಾಡಿ ಇಡುದು. ದೇವರಿಗೆ ಸಮರ್ಪಿಸುದು ಆಗಿರ್ಬೋದು ಎಲ್ಲ ಮಾಡ್ತೇವೆ. ಮತ್ತೆ ಅ ದೇವರನ್ನು ಅಲಂಕರಿಸುದು ಅ ಅದೆಲ್ಲ ತುಂಬಾ ಒಂದು ಖುಷಿಯ ಖುಷಿಯಾಗ್ತದೆ ಮಾಡ್ವಾಗ, ಹಾಗೆ. ತುಂಬಾ ಜನಸ ನಾವೆಲ್ಲಾ ಸೇರ್ಕೊಂಡು ಮಾಡ್ವಾಗ ಅಲ್ಲ ತುಂಬಾ ಖುಷಿ ಆಗ್ತದೆ. ಆಮೇಲೆ ದೇವಸ್ಥಾನಗಳಿಗೆ ಹೋಗ್ತೇವೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಲ್ಲಾ ಕೈ ಮುಗ್ಗದು ಬಂದು ಅಲ್ಲಿಸ ಹಾಗೆವೆ ತುಂಬಾ ಗೌಜಿ, ಗೌಜಿ. ಇರ್ತದೆ ಹಾಗೆ ಆ ಗಣೇಶ್ ಚತುರ್ಥಿಯ ಆ ಮುಗ್ಗದು ಆದ್ಮೇಲೆ ಗಣಪತಿಯನ್ನು ನೀರಿಗೆ ಹಾಕುದು ಅದು ಇನ್ನೂ ಗೌಜಿಯ ವಿಷಯ. ಆ ಕುಣಿದಾಡಿಕೊಂಡು, ಆ ಡೋಲು, ಆ ಪದ್ಯ, ಹಾಡುಗಳ ಮಧ್ಯದಲ್ಲಿ ಆ ದೇವರನ್ನು ಆ ಮೆರವಣಿಗೆಯ. ರೂಪದಲ್ಲಿ ಏತ್ ~ ಕರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ, ಆ ಆ ಮಹಾಪೂಜೆ ಎಲ್ಲ ಇರ್ತದೆ. ಪೂಜೆ ಆದ್ಮೇಲೆ ಪ್ರಸಾದ ವಿತರಣೆ ಹಾಗೆ ಸಿಹಿ ತಿಂಡಿ ವಿತರಣೆ. ಮತ್ತೆ ಮಧ್ಯಾಹ್ನ ಊಟ, ಊಟಕ್ಕೆ ಸಹ ಬಗೆ ಬಗೆ ಆ ಬಗೆ ಬಗೆ ರೀತಿಯ ಆ.

ಆ ತಿಂಡಿ ತಿನಿಸುಗಳು ಎಲ್ಲ ಇರ್ತದೆ. ಹಾಗೆ ನಾವು ಮತ್ತೆ ಗಣೇಶ್ ಚತುರ್ಥಿ ದಿವಸ ಕಬ್ಬು ತಿನ್ನುದು ಒಂದು ಗಮ್ಮತ್. ಆ ತುಂಬಾ ಕಬ್ಬು ಇರ್ತದೆ. ಅದನ್ನೆಲ್ಲ ಅ ಆ ತಿನ್ಲಿಕೆ ಸಹ ಅ ಖುಷಿ ಆಗ್ತದೆ. ಯಾಕಂದ್ರೆ ಆ ನಾವು ವರ್ಷ ಇಡೀ ಎಂತ ತಿನ್ನುದಿಲ್ಲ ಗಣೇಶ ಚತುರ್ಥಿ time ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲ ತಿನ್ನುದು. ಹಾಗೆ ತಿನ್ನುತ್ತೇವೆ ಮತ್ತೆ ಕಬ್ಬು ಎಲ್ಲಾ ಮತ್ತೆ ಆ ಗಣೇಶ್ ಚತುರ್ಥಿ ಗುಂಗಲ್ಲೇ ಇರ್ತೇವೆ ಒಂದು ವಾರ ಇಡೀ ಯಾಕಂದ್ರೆ ಆ ಗಮ್ಮತ್ತ ಎಲ್ಲಾ ಮತ್ತೆಲ್ಲಾ ಇರುದಿಲ್ಲ. ಆ time ಆ.

ಆ ಸಮಯದಲ್ಲಿ ನಮಗೆ ಎಲ್ಲ ಖುಷಿ ಆಗ್ತದೆ. ಮತ್ತೆ ನಾವು ಆ ಇದು ಗಣಪತಿ ನೀರಿಗೆ ಹಾಕಿದ್ಮೇಲೆ ಒಂಥರಾ ಬೇಜಾರ್ಸಾ ಆಗ್ತದೆ. ಆ ಗಣಪತಿ ಹೋದ ಹಾಗೆಲ್ಲ ಹೇಳಿಕೊಂಡು ನಾವು ಬರ್ತಾ ಇರ್ತೇವೆ. ಮತ್ತೆ ಅದು ನಮ್ಮ ಊರಲ್ಲೆಲ್ಲ ನಾವು ಗಣಪತಿಯನ್ನು ನೀರಿಗೆ ಹಾಕುದು. ಆ ನವರಾತ್ರಿ time ಈಗೆ ಅಂದ್ರೆ ಒಂದು ಗಣೇಶ ಚತುರ್ಥಿ ಆಗಿ ನವರಾತ್ರಿ ತನಕ ಗಣಪತಿ ನಾವು ಪೂಜೆ ಮಾಡುದು ರಂಗ ಪೂಜಾ ಅಂತ ಮಾಡುತ್ತೇವೆ ನಮ್ಮ ಊರಲ್ಲಿ. ಹಾಗೆ ರಂಗ ಪೂಜೆ ಮಾಡಿ ಅಲ್ಲಿ ಆ ನಂತ್ರ ಆ ಗಣಪತಿಯನ್ನು ನವರಾತ್ರಿಯ ಕೊನೆ ದಿನ ಅಂದು. ನಾವು ನೀರಿಗೆ ಹಾಕುದು. ಬೇರೆ ಕಡೆ ಎಲ್ಲ ನವರಾತ್ರಿ ದಿನ ಆ ನವ ದುರ್ಗೆಯರನ್ನು ನೀರಿಗೆ ಹಾಕಿದ್ರೆ. ನಮ್ಮ ಊರಲ್ಲಿ ಒಂಥರ ಬೇರೆವೆ ರೀತಿ. ನಮ್ಮ ಊರಲ್ಲಿ ಗಣಪತಿಯನ್ನು ನೀರಿಗೆ ಹಾಕುದು. ಅ ~ ಅದು ಕೂಡ ದಿನ ಸಂಜೆ ರಂಗ ಪೂಜೆ ಇರ್ತದೆ ಅವಾಗ್ ಎಲ್ಲಾ ನಾವು daily ಹೋ ~ ಹೋಗಿ ದಿನ ಹೋಗಿ. ಆ ಪ್ರಸಾದ ಸಿಕ್ಕ್ತದೆ ಅಂತ ಚಿಕ್ಕವರು ಇರ್ವಗ ಹೋಗ್ತಿದ್ವಿ. ಹಾಗೆ ಮತ್ತೆ ಗಣೇಶ ಚತುರ್ಥಿ ದಿನ ಅಂತೂ ಆ ದೇವಸ್ಥಾನಕ್ಕೆ ಕಾಲು ಇಡಲಿಕ್ಕೆ ಜಾಗ ಇರುದಿಲ್ಲ ಹಾಗೆ rush ತುಂಬಾ ಜನ ಸೇರಿರ್ತಾರೆ. ಗಣೇಶ ಚತುರ್ಥಿ ಗೆ ಮತ್ತೆ ಬೇರೆ ಬೇರೆ ಆ. ಊರಿಂದ ಎಲ್ಲ ಬಂದ್ ~ ಬರಲಿಕ್ಕೆ ಸಹ ಬರ್ತಾರೆ ಇಲ್ಲಿ. ನಮ್ಮ ಊರಿನ ಪೂಜೆಗೆ ಮತ್ತೆ ನಾವು ಈ ಊರಿಗಿಂತಲೂ. ನಾವು ಈಗ ಆ Bombay ಆಚೆ ಎಲ್ಲಾ ಹೋದ್ರೆ ಅಲ್ಲಿ ಎಲ್ಲಾ ಗಣೇಶ ಚತುರ್ಥಿ ಇನ್ನೂ ಗೌಜಿಯಾಗಿ ನಡಿತದಂತೆ. ಆ ಹೋಳಿ ಯೆಲ್ಲ ಅಲ್ಲಿ ಆಡಿಕೊಂಡು ಅಲ್ಲಿ ಗಣಪತಿಯನ್ನು ನೀರಿಗೆ ಹಾಕುದಂತೆ. ಮತ್ತೆ ಅಲ್ಲಿಯೆಲ್ಲ ಕುಣಿದಾಡಿಕೊಂಡು song ಎಲ್ಲ ಇಟ್ಕೊಂಡು ಎಲ್ಲ ಗಣಪತಿಯನ್ನು ನೀರಿಗೆ ಹಾಕುದಂತೆ. ತುಂಬಾ ಗೌಜಿ ಆಗ್ತಾದೆಅಂತೆ. ಅಂತೆ ಹೇಳುದು ಕೇಳಿದೇನೆ ನಾವುಸ ನಾನುಸ ನೋಡ್ಲಿಲ್ಲ ಅಲ್ಲಿ ಆ ಗಣಪತಿ ಹೇಗೆ ಇದ್ದೀರ್ತದೆ ಅಂತ. ಮತ್ತೆ ಆ ಒಂದೊಂದು ಕಡೆಯಲ್ಲಿ ಗಣಪತಿ ಕೂರಿಸುದಂತೆ. ಎಲ್ಲಾ ಕಡೆಯಲ್ಲಿ ನೋಡಿದ್ರು ನಾವು ಒಂದು bus ಅಲ್ಲಿ ಹೋಗ್ವಾಗ ಆಗಿರ್ಬೋದು ಎಲ್ಲಾ ಒಂದ್ ಒಂದು ಊರಲ್ಲಿ ಒಂದ್ ಒಂದು ಗಣಪತಿ ಕೂತ್ಕೊಂಡಿಸ್ತಾರೆ. ಅದುಸ ವಿವಿಧ ರೀತಿ ಗಣಪತಿಗಳು. ದೊಡ್ಡ ದೊಡ್ಡ ಗಣಪತಿಗಳು ಕೆಲವೊಂದು ಕಡೆಯಲ್ಲಿ ಎಷ್ಟು ಎತ್ತರ ಅಂತ ಎಲ್ಲಾ ಇರ್ತದೆ. ಇನ್ನೊಂದು ಯಾವ್ದೊ ಊರಲ್ಲಿ ಅಂತೆ ವರ್ಷ ಹೋದಂತೆಯೇ ಆ ಗಣಪತಿ ಎತ್ತರಸ ಜಾಸ್ತಿ ಹಾಕೊಂಡು ಮಾಡ್ಕೊಂಡು ಹೋಗ್ತಾರಂತೆ ಆ ಹಾಗೆ. ಒಂದ್ ಒಂದು ಕಡೆಯಲ್ಲಿ ಒಂದ್ ಒಂದು ರೀತಿಯ ಅವ್ವ್ರು ಆಚರಿಸಿಕೊಂಡು ಬರ್ತಿರ್ತಾರೆ. ಮತ್ತೆ ಗಣಪತಿಗೆ ದಿನ ಪೂಜೆ. ಪೂಜೆ ಆಗಿರ್ಬೋದು. ದಿನ ರಾತ್ರಿ ಪುನಃ ಕಾರ್ಯಕ್ರಮಗಳು ಇರ್ತದೆ. ಗಣಪತಿಯನ್ನು ಒಂದು ವಾರ ಎಲ್ಲ ಕೂತ್ಕೊಳ್ಳಿಸ್ತಾರೆ ಕೆಲವೊಂದು ಊರುಗಳಲ್ಲಿ ಅವಾಗ ಆ ದಿನ. ಸಂಜೆ ಕಾರ್ಯಕ್ರಮ ಇರ್ತದೆ. ಆ ಗಣೇಶ ಚತುರ್ಥಿ ಯ ಕಾರ್ಯಕ್ರಮಕ್ಕೆ ತುಂಬಾ ಜನ ಬರ್ತಾರೆ. ಹಾಗೆ ಕಾರ್ಯಕ್ರಮ ಅಂದ್ರೆ ನೃತ್ಯ. ನೃತ್ಯ, ಸಂಗೀತ, ಭಜನೆ ಹಾಗೆಲ್ಲ ಇರ್ತದೆ. ಮತ್ತೆ ಮಹಾ ಪೂಜೆಗಳು ದಿನ ಮತ್ತೆ ಪ್ರಸಾದ ವಿತರಣೆ ಹಾಗೆ ಯಾವಾಗಲೂ ಇರ್ತದಂತೆ. ಮತ್ತೆ ನಾವು ಎಲ್ಲಾ ಗಣಪತಿಯನ್ನು ಸ ನೋಡ್ಲಿಕ್ಕೆಲ್ಲಾ ಹೋಗ್ತೇವೆ.

ಹಾ wish you the thank you ನಿಮ್ಗೆಸ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.

ಮತ್ತೆ ನಿಮ್ಕಡೆ ಎಲ್ಲ ಸಂಕ್ರಾಂತಿ ಜೋರ?

ನಮ್ಕಡೆ ಅಷ್ಟಿಲ್ಲ ಅಂದ್ರೆ ಇಲ್ಲಿ ದೇವಸ್ಥಾನದಲ್ಲಿ ಅಂದ್ರೆ ತಿಂಗ್ಳು ತಿಂಗ್ಳು ಸಂಕ್ರಮಣ ಅದೆಲ್ಲಾ ಅಷ್ಟೇ ಮಾಡ್ತಾರೆ ಪೂಜೆಯೆಲ್ಲ

ಮತ್ತೆ ಮನೆಯಲ್ಲೆಲ್ಲ ಸಂಕ್ರಾಂತಿ ಪೂಜೆ ಇದ್ರೆ ಅಷ್ಟೇ ಮತ್ತೆ ಅಹ್ ಅಷ್ಟೇನಿಲ್ಲ ಕಮ್ಮಿ ನಮ್ಕಡೆ ಆಚರಿಸುದು ,

ನಮ್ ಕಡೆ ಎಲ್ಲಾ ದೈವಸ್ಥಾನ ಅದಕ್ಕೆಲ್ಲ ಹೋಗ್ತಾರೆ, ನಿಮ್ ಕಡೆ ದೈವಗಳೆಲ್ಲ ಉಂಟಲ್ಲ?

ನಮ್ದು ಇಲ್ಲಿ ಆ ಕಡೆ ಅಹ್ ಶೃಂಗೇರಿ ಕಡೆ ನಮ್ದು.

ನಮ್ದು ಇಲ್ಲೇ ಊರಲ್ಲೇ ನಮ್ದು Hebri ಹತ್ರ ಮನೆ.

ಹಾ ನಮ್ಗೆ ಗದ್ದೆಯಲ್ಲ ಉಂಟು ಗದ್ದೆ ತೋಟ ಅದೆಲ್ಲಾ ಇದೆ.

ಈ ನಮ್ಕಡೆ ಅಂದ್ರೆ ನಮ್ದೆಲ್ಲ ಬರಿ ತೋಟಾ ಈ ಕಡೆ ಎಲ್ಲಾ ಗುಡ್ಡ ಜಾಸ್ತಿ ಅಲ್ಲ ನಮ್ದು ಗದ್ದೆ ಕಮ್ಮಿ ಅಂದ್ರೆ ಒಂದು ಸ್ವಲ್ಪ ಗದ್ದೆ ಅಂದ್ರೆ interest .

ಹಾಗೆ ಹಾ ಇದು ಎಂತ ಗದ್ದೆ ನೇಜಿ ಅಂದ್ರೆ ಬತ್ತ ಎಲ್ಲಾ ಮಾಡ್ತೀರಾ?

ಹಾ ನಾವ್ಸ ಮಾಡ್ತೀವಿ ನಾವು ಎರಡು ಇದರಲ್ಲಿ ಮಾಡ್ತೀವಿ ಸುಗ್ಗಿ ಮತ್ತೆ ಎನ್ನಾಳ್ ಅಂತ ಹಾಗೆಲ್ಲ ಮಾಡ್ತೀವಿ ನಾವು

ನಂಗೆ ಅದೇ ಮೊದಲಿಂದನೂ ಸಣ್ಣವ್ನಿಂದ ಅದೇ interest ಸ್ವಲ್ಪ ಜಾಸ್ತಿ farming ಮಾಡ್ಬೇಕು.

ಅಂದ್ರೆ ಕೃಷಿ ಮಾಡ್ಬೇಕಾದ್ರೆ ಮೊದ್ಲು ದುಡ್ಡು ಬೇಕಲ್ಲ?

ಅದಕ್ಕೆ ಈಗ ಓದಿ ಯಾವ್ದಾದ್ರು ಒಂದು job ಮಾಡಿ

ಆಮೇಲೆ ಒಂದು ಒಂದು ಒಂದು ಐದ್ ಆರ್ ವರ್ಷ ಆದ್ಮೇಲೆ ಬಂದು ಈ ಕಡೆ ಮಾಡ್ವ

ಹಾ ನಾನ್ job ಮಾಡ್ತಿದೀನಿ Bangalore ಲ್ಲೇ.

ಹಾ ಈಗ work from home ಹಾಗೆ.

ನಾನು student ನಂದು B.Com ಮುಗ್ದಿದೆ ಈಗಷ್ಟೇ. ಹಾ ಹೌದಾ .

B.Com ಮುಗ್ಸಿ ಈಗ ನಾನು Bangalore ಗೆ ಹೋಗಕ್ಕೆ try ಮಾಡ್ತಿದ್ದೆ.

ಒಂದ್ CA exam ಅದು ಬರ್ದಿ ಹೋಗೋದು.

ಹಾ ಹಾಗೆ ಮತ್ತೆ?

ಸಂಕ್ರಾಂತಿ ನಮ್ಕಡೆ ಅದೇ late ಎದ್ದೆ ಇವತ್ತು ಕೆಲ್ಸ ಇದು internship ಮಾಡ್ತಿದ್ದೆ ಅದ್ರದ್ದು ರಜೆ ಸಿಕ್ತು ಇವತ್ತು.

ಅದ್ರದ್ದು ರಜೆ ಹಾಕಿ ಇವತ್ತು late ಎದ್ದೆ ದಿನ ಕೆಲ್ಸ ಮಾಡಿ ಮಾಡಿ ಸಾಕಾಯ್ತು.